ಈ ಚಿತ್ರದಲ್ಲಿ ಒಂದು ಕೊನೆಯಲ್ಲಿ ಒಂದು ಐದು ಜನ ಚಿಕ್ಕ ಮಕ್ಕಳ. ಕುಳಿತುಕೊಂಡು ಅವರು ಪೇಪರ್ ಅನ್ನು ಬಳಸಿಕೊಂಡು ಅವರು ಕ್ರಾಫ್ಟ್ ಅನ್ನು ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಸಲೂನ್ ಇದೆ ಈ ಸಲೂನ್ ನ ಹೆಸರು ಬಾಲ್ ದಾಡಿ ಅಂತ ಇದೆ.

ಈ ಚಿತ್ರದಲ್ಲಿ ಒಂದು ಸ್ಟೇಜ್ ಮೇಲೆ ಸುಂದರವಾಗಿ ಅಲಂಕಾರ ಮಾಡಿ ದೇವಿಯನ್ನು ಕೂಡಿಸಿದ್ದಾರೆ.

ಈ ಚಿತ್ರದಲ್ಲಿ ರಾಯಚೂರಿನಲ್ಲಿರುವ ಒಂದು ವೈದ್ಯಕೀಯ ವಿಜ್ನ್ಯಾನ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಇಗೆ ಬೇಕಾಗಿರುವ ಮಾಹಿತಿಯನ್ನು ತಿಳಕೊಳ್ಳಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟುತ್ತಿದ್ದಾರೆ ಈ ಬಿಲ್ಡಿಂಗನ ಮುಂದೆ ಇಬ್ಬರು ನಿಂತುಕೊಂಡು ಮಾತನಾಡುತ್ತಿದ್ದಾರೆ ಮತ್ತು --

ಈ ಚಿತ್ರದಲ್ಲಿ ಒಂದು ದೊಡ್ಡ ಸಮುದ್ರವಿದೆ ಈ ಸಮುದ್ರದಲ್ಲಿ ಒಂದು ದೋ ದೋಣಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ.

ತುಂಬಾ ಹೂವಿನ ಅಂಗಡಿಗಳು ಅಲ್ಲೇ ಅಕ್ಕ ಪಕ್ಕದಲ್ಲಿಯೇ ಇದೆ.

ಕಟ್ಟಿಗೆಯ ಬೆಂಚು ಗಳನ್ನು ಹಾಕಿದಾರೆ ಮತ್ತು ತುಂಬಾ ಜನರು ಅಲ್ಲಿ ಕುಳಿತುಕೊಂಡಿದ್ದರೆ.